ಇದು ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಒಂದು ಸ್ಥಳವಾಗಿದೆ.

ಇದು ಒಂದು ಕೇಂದ್ರೀಯ ಜಿ_ಎಸ್_ಟಿ ಆಯುಕ್ತರ ಕಾರ್ಯಾಲಯ ಬೆಂಗಳೂರು ವಾಯುವ್ಯ ವ್ಯಾಯುಕ್ತಲಾಯದ ಸ್ಥಳವಾಗಿದೆ.

ಇಲ್ಲಿ ಮುಂದ್ಗಡೆ ನಾಲ್ಕು ಜೀಪುಗಳು ನಿಂತಿವೆ ಅವು ಬಿಳಿ ಕಪ್ಪು ಬಣ್ಣಗಳಿಂದ ಕೂಡಿರುವ ಕಾರ್ ಮತ್ತು ಜೀಪ್ಗಳು ಆಗಿವೆ.

ಇದು ಒಂದು ಓದಿಕೊಳಲ್ಲೂ ಕುಳಿತುಕೊಳ್ಳುವ ಕೋಣೆಯಾಗಿ ಕಾಣುತ್ತಿದೆ.

ಆ ಗೋಡೆಯ ಸುತ್ತಲು ಹಲವಾರು ಫೋಟೋ ಗಳನ್ನು ನೇತು ಹಾಕಿದ್ದಾರೆ.

ಹಾಗೇ ಹಿಂದುಗಡೆ ಇನ್ನೊಂದು ಬಾಗಿಲು ಇರುವುದು ಕಾಣುತ್ತಿದೆ.

ನೀಲಿ ನೀಲಿ ಹಾಗೂ ಬಿಳಿಯ ಬಣ್ಣದ ಲೈಟ್ ಇರುವುದು ಕಾಣುತ್ತಿದೆ.

ಸುತ್ತಲಿನ ಗೋಡೆಯು ಬಿಳಿಯ ಬಣ್ಣದಿಂದ ಕೂಡಿದೆ.

ಅದರ ಗೇಟಿಗೆ ಒಬ್ಬ ವಾಚ್ ಮ್ಯಾನ್ ಅಂಕಲ್ ಕುಣಿತಿದ್ದಾರೆ

ಒಂದು ಸ್ಕೂಟಿ ಯನ್ನು ಮುಂದೆ ನಿಲ್ಲಿಸಿದ್ದಾರೆ.

ಹಾಗೆ ಮುಂದೆ ಎರಡು ಚೇರ್ ಗಳನ್ನು ಇಟ್ಟಿದ್ದಾರೆ.

ಹಾಗೆ ಬಾಗಿಲಿನಲ್ಲಿ ಇಬ್ಬರು ಸೇವಕರು ನಿಂತಿದ್ದಾರೆ.

ಬಾಗಿಲಿನ ಮುಂದೆ ಒಂದು ಕಾರು ಒಂದು ಸ್ಕೂಟಿ ನಿಂತಿರುವುದು ಕಾಣುತ್ತಿದೆ.

ಅದರ ಪಕ್ಕದಲ್ಲಿ ಒಬ್ಬ ವಾಚ್ ಮ್ಯಾನ್ ಅಂಕಲ್ ನಿಂತಿದ್ದಾರೆ.

ಅ ರಸ್ತೆಯ ಮೇಲೆ ಬೈಕ್ ಒಂದು ಕಾರ್ ಓಡಾಡುತ್ತಿದೆ.

ಅಲ್ಲಿ ನಾಲ್ಕೈದು ಜನ ಕುಳಿತುಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ.

ಅಲ್ಲಿ ನಾ ಹಲವು ತರಣದ ಮೀನುಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ನೀಲಿ ಬಿಳಿ ಹಸಿರು ಕೆಂಪು ಹಳದಿ ಬಣ್ಣ ಬಟ್ಟೆಗಳನ್ನು ಧರಿಸಿ ವಿದ್ಯಾರ್ಥಿಗಳು ಕುಳಿತಿದ್ದಾರೆ.

ಇದು ಒಂದು ಜಿಮ್ನ ಏರಿಯ ಆಗಿದೆ.

ಮತ್ತೆ ಸುತ್ತಲು ದೊಡ್ಡದಾದ ಗಿಡಮರಗಳು ಕಾಣುತ್ತಿವೆ.

ಹಾಗೆ ಹಲವಾರು ತರನಾದ ಕಾರ್ ಆಟೋ ಗಳು ಮನುಷ್ಯರು ಬೈಕು ಓಡಾಡುತ್ತಿರುವುದು ಕಾಣುತ್ತಿದೆ.

ಇದು ಒಂದು ಬಾಲ್ಡೇವಿನ್ ಮೆಥೋಡಿಸ್ಟ್ ಕಾಲೇಜ್ ಆಗಿದೆ.

ಇಲ್ಲಿ ಒಬ್ಬ ಡಾಕ್ಟರು ಹಲವಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿದ್ದಾರೆ.

ಇದು ಒಂದು ಮದುವೆಯ ಸ್ಟೇಜ್ ಆಗಿದೆ ಅಲ್ಲಿ ಎಲ್ಲಾ ಜನರು ಹೋಗಿ ಫೋಟೋ ಅನ್ನು ತೆಗಿಸಿಕೊಳ್ಳುತ್ತಿದ್ದಾರೆ.

ಇದು ಒಂದು ಮನೆಯ ಮುಂಭಾಗದ ಗೇಟಿನ ಸ್ಥಳವಾಗಿದೆ ಈ ಗೇಟನ್ನು ಮುಚ್ಚಿದ್ದಾರೆ.

ಕೆಳಗಿನ ಟೈಲ್ಸ್ ಕಪ್ಪು ಬಣ್ಣಗಳಿಂದ ಕೂಡಿರುವುದು ಕಾಣುತ್ತಿದೆ.

ಹಾಗೆ ಪಕ್ಕದಲ್ಲಿ ಹಲವಾರು ತರನಾದ ಕಟ್ಟಿಗೆಯಿಂದ ನಿರ್ಮಿಸಲಾದ ವಸ್ತುಗಳು ಕಾಣುತ್ತಿವೆ.

ಹಲವಾರು ತರಹಣದ ಬಟ್ಟೆಗಳನ್ನು ಹಾಗೆ ಬಣ್ಣಗಳಿಂದ ಕೂಡಿರುವ ಬಟ್ಟೆಗಳನ್ನು ಧರಿಸಿದ್ದಾರೆ.

ಅದರ ಹಿಂದೆ ನೀರು ಹರಿದು ಹೋಗುತ್ತಿದೆ.